ಇವರೆಲ್ಲರೂ ಒಂದೇ ಕಡೆ ಹೋಗುತ್ತಾರೆ ಮತ್ತು ಎಲ್ಲವನ್ನು ನೋಡುತ್ತಾ ನಡೆದಾಡುತ್ತಾ ಹೋಗುತ್ತಾರೆ ಇದು ತುಂಬಾನೇ ರಿಸ್ಕ್ ಆಗಿರುತ್ತದೆ ಇಲ್ಲಿ ಪ್ರಾಣಿಗಳು ಬರುತ್ತದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಕೋಳಿಯ ತರಹದ ಆಕಾರವನ್ನು ಹೊಂದಿದೆ ಇದು ನೋಡಲು ಸುಂದರವಾಗಿದೆ ಮತ್ತು ಆಚರಿಸಿದ ಸುತ್ತಮುತ್ತ ವಾತಾವರಣವನ್ನು ಇದು ಹೊಂದಿದೆ.

ಈ ಚಿತ್ರದಲ್ಲಿ ಎರಡು ದೊಡ್ಡದಾದ ಬೈಕ್ಗ ಳು ಕಾಣಿಸುತ್ತವೆ ಈ ಬೈಕ್ ಗಳು ಐಷಾರಾಮಿ ಬೈಕ್ಗ ಳಾಗಿರುತ್ತವೆ .